ಒಂದು ಶಾಪ್ ಇದೆ ಹಾಗು ಇಲ್ಲೊಂದು ಆಟೋ ಹೋಗ್ತಿದೆ ಇಲ್ಲೊಂದು ಬೋರ್ಡ್ ಕೂಡಾ ಇದೆ ಇಲ್ಲಿ ಒಂದು ಮರ ಕೂಡಾ ಕಾಣಿಸ್ತಿದೆ.

ಒಂದು ರೀತಿಯ ರೋಡ್ ಆಗಿರುತ್ತೆ ಈ ರೋಡಿನ ಬದಿಯಲ್ಲಿ ಈ ರೀತಿಯಾಗಿ ಮರಗಳು ಇದೆ ಇಲ್ಲಿ ಒಂದು ಚಿಕ್ಕದಾದ ಗಾಡಿ ಕೂಡ ಇದೆ ಇಲ್ಲಿ ರೋಡಿನಲ್ಲಿ ವಾಹನಗಳನ್ನು ಚಾಲವಣೆ ಮಾಡ್ಕೊಂಡ್ ಹೋಗ್ತಾರೆ.

ನೋಡ್ತಾ ಇದ್ರೆ ಇದು ಒಂದು ರೀತಿಯಾದ ಬಿಲ್ಡಿಂಗ್ ಆಗಿರುತ್ತೆ ಇಲ್ಲಿ ಸುತ್ತ ಮುತ್ತ ನೋಡಲು ಈ ರೀತಿಯಾಗಿ --

ಇಲ್ಲಿ ಜನರು ವಾಕಿಂಗ್ ಮಾಡ್ತಾರೆ ಇಲ್ಲಿ ತುಂಬಾ ಮರಗಿಡಗಳು ಕೂಡಾ ನೋಡಬಹುದು.

ಇಖ್ಯಾತ ಜಾಗವಾಗಿದ್ದು ದೊಡ್ಡದಾದ ಒಂದು ಅಪಾರ್ಟ್ಮೆಂಟ್ ಆಗಿರುತ್ತೆ ಇಲ್ಲೊಂದು ಬ್ರ್ಯಾಂಕಿ ಕಾಣಿಸುತ್ತಿದೆ ಹಾಗೂ ಇಲ್ಲೊಂದೆರಡು ಮರ ಇದೆ ಈ ಸುತ್ತಮುತ್ತ ತುಂಬಾ ಸ್ಕೋಟಿ ಬೈಕು ಎತ್ತ್ಯಾದಿಗಳನ್ನು ನಿಲ್ಲಿಸಿದಾರೆ ಮತ್ತು ಒಂದು ಕಾರು ಕುಡಾ ಹೋಗ್ತಿದೆ.